ನನ್ ಮಗಳಿಗೆ ಕರ್ಕೊಂಡು ಹೋಗ್ತೀನಿ ಮೊಮ್ಮಗಳಿಗೆ ಅಕ್ಕಿನು ಆಡ್ತಾಳೆ ಜಾರ್ಬಂಡಿ ಅವು ಇವು ಇರ್ತವಲ್ಲ ಆಟ ಆಡಕ್ಕೆ ಅವೆಲ್ಲ ಆಡಿ ಖುಷಿ ಪಡ್ತಾಳೆ.

ಮಾಸ್ಕ್ ಅಂತ ಕಾಣ್ತಾ ಇದ್ರೆ ಅದರ ಮೇಲ್ಗಡೆ ಕ್ರಾಸ್ ಮಾರ್ಕ್ ಇರುವುದರಿಂದ ಯಾವುದು ಕ್ರಿಶ್ಚಿಯನ್ ಅವರ್ದು--

ತಿಂಥಿಣಿ ಮೌನೇಶ್ವರ ದೇವಸ್ಥಾನದ ಗದ್ದಲ ಅದೇ ತರಾನೇ ಇಲ್ಲಿ ಕಾಣ್ತಾ ಇದೆ ನಮ್ ಕಡೆ ಹೊಳೆ ಹರಿತ ಇದೆ ಅದೇ ಹೊಳೆ ತರ ಗದ್ದಲ ಇಲ್ಲಿ--

ಈ ಆಫೀಸ್ ನೋಡ್ತಾ ಇದ್ರೆ ನಮ್ ಕಡೆ ಬ್ಯಾಂಕಿನಲ್ಲಿ ಮಾತ್ರ ಈ ತರ ಇರುತ್ತೆ-